ಅಲ್ಲಿ ಹೋದ್ರೆ ನಮ್ಮ್ ಟ್ರೈನ್ ನಲ್ಲಿ ಹೋಗಬೇಕು ಅಂಗ ಇಂಗ ಅಂತ ಅಂತ ಹಪ್ಪಿನೆಸ್ಸ್ ಬರತ್ತಾ.

ಇದು ಒಂದು ಬ ಇದು ಒಂದು ಬಸ್ ಸ್ಟಾಪ್ ಬಸ್ ಸ್ಟಾಪ್ ನೋಡಿ ತಕ್ಷಣ ನೆನಪಾಗೋದು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ನಾವು ಪ್ರತಿಯೊಂದು ಊರಿಗೆ ಹೋದ್ರು ಕೂಡ ಬಸ್ ಅಲ್ಲೇ ಯಾಕಂದ್ರೆ ಬಸ್ ಅಂದ್ರೆ ಜಾಸ್ತಿ ಜನ ಇರತ್ತರೆ ಬಸ್ ಅಂದ್ರೆ ಬಟ್ ನಮ್ಮಗೆ ಬಸ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಕಾಲೇಜ್ ಗೆ ಹೋಗಬೇಕಂದ್ರೆ ಬಸ್ ನಿಂದನೆ ಹೋಗಬೇಕು ಬಸ್ ನಿಂದನೆ ಬರಬೇಕು .

ಇದು ನೋಡಿತಕ್ಷಣ ನೆನೆಪಾಗೋದು ನಮ್ಮ ಕಾಲೇಜ್ ಯಾಕಂದ್ರೆ ನಮ್ಮ ಕಾಲೇಜ್ ಗಳೇ ಹಿಂಗ್ ಇದೆ ತರನೇ ಇರೋದು ಅದು ಇರೋದು ಇಲ್ಲಿ ಬಳ್ಳಾರಿಯಲ್ಲಿ ಬೆಸ್ಟ್ ಕಾಲೇಜ್ ಅಂತ ಬಟ್ ಎಲ್ಲಾ ಫುಲ್ ಚನ್ನಗಿದೆ ನಾವು ಹೊರಗಡೆ ಹೋಗೋದೇ ಇಲ್ಲಾ ಸೇಮ್ ಈ ತರನೇ ಇದೆ ಎಲ್ಲಾ ಬೆಸ್ಟ್ ಕಾಲೇಜ್ ತರ ಫಸ್ಟ್ ಇದು ನೋಡಿ ತಕ್ಷಣ ನೆನಪಾಗೋದು ನಮ್ಮ ಬೆಸ್ಟ್ ಕಾಲೇಜ್ ಚನ್ನಾಗಿದೆ ಅಲ್ಲೆಲ್ಲಾ ಫೆಸಿಲಿಟೀಸ್ .

ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಂದ್ರೆ ಫಸ್ಟ್ ಇದು ನಮ್ಮದ್ ಬಳ್ಳಾರಿ ನಮ್ಮ ಬಳ್ಳಾರಿ ಇರೋದ ಇದ್ದಿರೋದ್ ವಿಜಯ ಬ್ಯಾಂಕ್ ಅಂತ ವಿಜಯ ಬ್ಯಾಂಕ್ ನಿಂದ ಇದು ಕನರ್ವಟ ಇವಾಗ ಇದು ಏನಾಗಿದೆ ಕರ್ ಕೆನರಾ ಬ್ಯಾಂಕ್ ಆಗಿದೆ ಜಾಸ್ತಿ ಜನ ಕೆನರಾ ಬ್ಯಾಂಕ್ ಅಂದ್ರೆ ಗೊತ್ತಿಲ್ಲಾ ಎಲ್ಲರಿಗೂ ವಿಜಯ್ ವಿ_ವಿ ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಅಂತ ಗೊತ್ತು ಬಟ್ ಈವಾಗ ಕೆನರಾ ಬ್ಯಾಂಕ್ ಆಗಿದೆ ಅಲ್ಲಾ ಆಲಮೊಸ್ಟ ಎಲ್ಲಾರಗೂ ಗೊ.

ಕೋಪ ಬರ್ ತತ್ತೆ ಬಟ್ ನಮ್ಮಗೊಂತು ಚನ್ನಾಗಿ ಇರತತ್ತೆ ನಾವು ಹೋಗಬೇಕು ಅಂತ ಆಸೆ ಇರತತ್ತಿ ಹೋಗಬೇಕು ಯಾವದನ್ನ ಊರಿಗೆ ಹೋಗಬೇಕಂದ್ರೆ ಬಸ್ ಅಲ್ಲಿ ಹೋಗಕ್ಕೆ ಇಷ್ಟಪಡಲ್ಲಾ ಟ್ರೈನ್ನಲ್ಲಿ ಹೋಗಬೇಕಂತ ಇಷ್ಟ ಪಡತ್ತರೆ ಎಲ್ಲಾರು ಮಕ್ಕಳು .

ಇದು ನೋಡಿತಕ್ಷಣ ನೆನಪಾಗೋದು ಹೊಸಪೇಡ್ ಡ್ಯಾಮ್ ಹೊಸಪೇಡ್ ಡ್ಯಾಮ್ ನೋಡಿತಕ್ಷಣನೇ ನೆನೆಪಾತ್ತದೆ ಹೊಸಪೇಡ್ ಡ್ಯಾಮ್ ಅಲ್ಲಿ ಚನ್ನಾಗಿದೆ ಪಾರ್ಕ್ ಇದೆ ಎಂಜಾಯ್ ಮಾಡಬಹುದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬಹುದು ಎಲ್ಲಾನು ಫೋಟೋಸ್ ತಕೋನಿಕ್ಕೆ ಚನ್ನಾಗಿದೆ ಅಲ್ಲಿ .

ಅನ್ಲಿಮಿಟೆಡ್ ಏಟಿನ್ ಅಂತ ಐತಿ ಆಗಂದ್ರೆ ಅಲ್ಲಿ ಬಟ್ಟೆಗಳು ಆಗ್ಲಿ ಏನೇ ಆಗ್ಲಿ ಎಷ್ಟ ಚನ್ನಾಗಿ ಇರತ್ವ್ ಗೊತ್ತಾ ಅದು ತೋಕೋಬೇಕು ಅಂತ .